ಅವರದು ಈ ಟೈಮ್ ಅಲ್ಲಿ ಅವರು ತುಂಬಾ ಅನಫಿಟ್ ಇದ್ರೂ ಅಂತ ಹೇಳೋದು ಇಲ್ಲಿ ಬಂದು ಟೈಮ್ ಕೂಡ ಸಿಗಲ್ಲ ಅವರ ಇಂಡಸ್ಟ್ರಿ ಬಂದಾಗಲಿಂದ ಇಲ್ಲಿವರೆಗೂ ಯಾವಾಗ್ಲೂ ಫಿಟ್ ಆಗ್ಯೆ ಇರ್ತಾರೆ.

ರೈತರಗೆ ಕೇಳುವ ಬೆಂಬಲ ಬೆಲೆ ಕೂಡ ಕರೆಕ್ಟ್ ಸಿಗಲ್ಲ.

ನಮಗೂ ಕೂಡ ನಮ್ಮ ಯಸ್ ಯಸ್ ಎಲ್ ಸಿ ಇರ್ಬೇಕಾದ್ರೆ ನಮ್ಮ ಸೈನ್ಸ್ ಟೀಚರ್ ಒಂದು ಕಾಂಪಿಟಿಷನ್ ಇತ್ತು. ಅಲಿ ಕರ್ಕಂಡ್ ಹೋಯ್ತಾ ಇದ್ರೂ ಎರಡು ಮೂರೂ ತುಂಬಾ ಚನ್ನಾಗಿತ್ತು.

ದೋಸೆ ಆಲ್ಮೋಸ್ಟ್ ಎಲರಿಗೂ ಫೇವರಿಟ್ ಈರುಳ್ಳಿ ದೋಸೆ ಹೇಳ್ಬಿಡ್ತೀನಿ.